ಮೊಜಿಲ್ಲಾ ಫೈರ್ಫಾಕ್ಸ್ ನ ಸರ್ಚ್ ಆಂಡ್ auto ಕಂಪ್ಲೀಟ್ ಫೀಚರ್ಸ್ ಎಂಬ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಸರ್ಚ್ ಅನ್ನು ಹೇಗೆ ಬಳಸುವುದು ಸರ್ಚ್ ಇಂಜಿನ್ಸ್ ಅನ್ನು ಹೇಗೆ ನಿರ್ವಹಿಸುವುದು ಫೈಂಡ್ ಬಾರ್ ಅನ್ನು ಹೇಗೆ ಬಳಸುವುದು ಅಡ್ರೆಸ್ ಬಾರ್ ನಲ್ಲಿ auto ಕಂಪ್ಲೀಟ್ ಅನ್ನು ಹೇಗೆ ಉಪಯೋಗಿಸಿಕೊಳ್ಳುವುದು ಎಂಬೀ ಮುಂತಾದವುಗಳನ್ನು ಕಲಿಯುತ್ತೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು 1004 ರಲ್ಲಿ ಫೈರ್ಫಾಕ್ಸ್ ನ ವರ್ಷನ್ 70 ಅನ್ನು ಬಳಸುವೆವು
ಇಂಟರ್ನೆಟ್ ಅನ್ನು ಜನರು ಸಾಮಾನ್ಯವಾಗಿ ಮಾಹಿತಿಯ ಹುಡುಕಾಟಕ್ಕಾಗಿ ಬಳಸುತ್ತಾರೆ
ಇಲ್ಲಿ ನಾವು ನಿಶ್ಚಿತವಾದ ವೆಬ್ ಸೈಟ್ ಅನ್ನು ಅಥವಾ ಬೇರೆ ಯಾವುದಾದರು ಮಾಹಿತಿಯನ್ನು ಹುಡುಕಬಹುದು
ಈ ತರಹ ಇಂಟರ್ ನೆಟ್ ನಲ್ಲಿ ಮಾಹಿತಿಯನ್ನು ಬಹು ಸುಲಭವಾಗಿ ಹುಡುಕಲು ಬೇಕಾದ ಅಸಂಖ್ಯ ಕಾರ್ಯನಿರ್ವಾಹಕಗಳನ್ನು ಮೊಜಿಲ್ಲಾ ಫೈರ್ಫಾಕ್ಸ್ ಹೊಂದಿದೆ
ಈಗ ಅದರ ಕೆಲವು ಅಂಶಗಳನ್ನು ನೋಡೊಣ
ಒಂದು ದಾರಿ ಏನೆಂದರೆ ಮಾಹಿತಿಯನ್ನು ಬೇರೆ ವೆಬ್ ಸೈಟ್ ಗಳಿಗೆ ಹೋಗಿ ಹುಡುಕುವುದು
ಅಂದ ಹಾಗೆ ಸರ್ಚ್ ಇಂಜಿನ್ಸ್ ಗಳೂ ಕೂಡಾ ವೆಬ್ಸೈಟ್ ಗಳೇ ಆಗಿವೆ
ಯುಆರ್ಎಲ್ ಬಾರ್ ನಲ್ಲಿ wwwgooglecom ಎಂದು ಟೈಪ್ ಮಾಡಿ
ಗೂಗಲ್ ನ ಮುಖಪುಟವು ಮೇಲೆ ಕಾಣುವುದು
ಗೂಗಲ್ ನ ಮುಖಪುಟದ ಮಧ್ಯದಲ್ಲಿರುವ ಮುಖ್ಯವಾದ ಸರ್ಚ್ ಬಾಕ್ಸ್ ನಲ್ಲಿ ಇಮೇಲ್ ಎಂದು ಟೈಪ್ ಮಾಡಿ ಸರ್ಚ್ ಅನ್ನು ಕ್ಲಿಕ್ ಮಾಡಿ
ಈಗ ಸರ್ಚ್ ಇಂಜಿನ್ ಸರ್ಚ್ ನ ಎಲ್ಲಾ ಫಲಿತಾಂಶಗಳನ್ನು ತೋರಿಸುತ್ತದೆ
ಗೂಗಲ್ ನವರ ಇ ಮೈಲ್ ಆದ ಜಿಮೇಲ್ ಮೊದಲ ಫಲಿತಾಂಶವಾಗಿರುವುದನ್ನು ನಾವು ನೋಡಬಹುದು
ಆದರೆ ಮೊಜಿಲ್ಲಾ ಫೈರ್ಫಾಕ್ಸ್ ನಲ್ಲಿ ಇದನ್ನು ಹುಡುಕುವ ಸುಲಭದ ದಾರಿ ಇದೆ
ನೇವಿಗೇಷನ್ ಟೂಲ್ಬಾರ್ ನಲ್ಲಿ ಯುಆರ್ಎಲ್ ಬಾರ್ ನ ಪಕ್ಕದಲ್ಲಿ ಸರ್ಚ್ ಬಾರ್ ಎಂಬ ಸ್ಥಾನವಿದೆ
ನೀವು ಪರ್ಯಾಯವಾಗಿ CTRLK ಅನ್ನು ಒತ್ತಿ ಕೂಡಾ ಸರ್ಚ್ ಬಾರ್ ನ ಸ್ಥಾನಕ್ಕೆ ನೇರವಾಗಿ ಹೋಗಬಹುದು
ಸರ್ಚ್ ಬಾರ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಮೇಲ್ ಎಂದು ಟೈಪ್ ಮಾಡಿ
ಅದರ ಪಕ್ಕದಲ್ಲಿರುವ ಭೂತಕನ್ನಡಿಯ ಐಕಾನ್ ಅನ್ನು ಕ್ಲಿಕ್ ಮಾಡಿ
ಕಂಟೆಂಟ್ಸ್ ಆರಿಯಾ ದಲ್ಲಿ ನಾವು ಹುಡುಕಿದ ಫಲಿತಾಂಶವನ್ನು ಕಾಣುತ್ತೇವೆ
ನಾವಿಲ್ಲಿ ಗೂಗಲ್ ನವರ ಇ ಮೈಲ್ ಆದ ಜಿಮೇಲ್ ಮೊದಲ ಫಲಿತಾಂಶವಾಗಿರುವುದನ್ನು ನೋಡಬಹುದು
ಈ ಸರ್ಚ್ ಬಾರ್ ನ ಎಡಭಾಗದಲ್ಲಿ ಫಲಿತಾಂಶವನ್ನು ಪಡೆಯಲು ಬಳಸಿದ ಸರ್ಚ್ ಇಂಜಿನ್ ನ ಲೋಗೊ ಅನ್ನು ಕಾಣಬಹುದು
ಗೂಗಲ್ ಎನ್ನುವುದು ಮೊಜಿಲ್ಲಾ ಫೈರ್ಫಾಕ್ಸ್ ನಲ್ಲಿ ಉಪಯೋಗಿಸುವ ಪೂರ್ವನಿಯೋಜಿತವಾದ ಸರ್ಚ್ ಇಂಜಿನ್ ಆಗಿದೆ
ನಾವು ನಮ್ಮಿಷ್ಟದ ಸರ್ಚ್ ಇಂಜಿನ್ ಅನ್ನು ಆರಿಸಿಕೊಳ್ಳಬಹುದು
ಸರ್ಚ್ ಬಾರ್ ಒಳಗಿರುವ ಗೂಗಲ್ ನ ಲೋಗೊ ಮೇಲೆ ಕ್ಲಿಕ್ ಮಾಡಿ
ಗಮನಿಸಿ ಡ್ರಾಪ್ ಡೌನ್ ಬಾಕ್ಸ್ ಗೋಚರಿಸುತ್ತದೆ
ಇದರಲ್ಲಿ ಯಹೂ ಮತ್ತು ಬಿಂಗ್ ಒಳಗೊಂಡಂತೆ ಅತ್ಯಂತ ಜನಪ್ರಿಯ ಸರ್ಚ್ ಇಂಜಿನ್ ಗಳ ಲೋಗೋ ಗಳು ಕಾಣುತ್ತವೆ
ಡ್ರಾಪ್ ಡೌನ್ ಬಾಕ್ಸ್ ನಿಂದ ಯಹೂ ಅನ್ನು ಆಯ್ಕೆಮಾಡಿ
ಸರ್ಚ್ ಬಾರ್ ನ ಎಡಭಾಗದಲ್ಲಿರುವ ಲೋಗೊ ಈಗ ಯಹೂ ಲೋಗೊ ಗೆ ಬದಲಾಗಿರುವುದನ್ನು ನಾವು ಗಮನಿಸಬಹುದು
ಈಗ ಮತ್ತೆ ಸರ್ಚ್ ಬಾರ್ ನಲ್ಲಿemail ಎಂದು ಟೈಪ್ ಮಾಡಿ ಮತ್ತು ಭೂತಕನ್ನಡಿಯ ಐಕಾನ್ ಅನ್ನು ಕ್ಲಿಕ್ ಮಾಡಿ
ಈ ಬಾರಿ ಕಂಟೆಂಟ್ಸ್ ಆರಿಯಾ ದಲ್ಲಿರುವ ಫಲಿತಾಂಶವು ಯಹೂ ಸರ್ಚ್ ಇಂಜಿನ್ ನಿಂದ ಬಂದಿರುವುದನ್ನು ನಾವು ನೋಡುವೆವು
ಕಳೆದಬಾರಿಗಿಂತ ಫಲಿತಾಂಶಗಳು ಸ್ವಲ್ಪ ವ್ಯತ್ಯಾಸವಾಗಿರುವುದನ್ನು ಗಮನಿಸಿ
ಜಿಮೇಲ್ ಈಗ ಮೊದಲ ಫಲಿತಾಂಶದಲ್ಲಿಲ್ಲ ಬದಲಾಗಿ ಯಹೂ ಮೇಲ್ ಮೊದಲ ಫಲಿತಾಂಶದಲ್ಲಿರುತ್ತದೆ
ಸರ್ಚ್ ಬಾರ್ ಒಳಗಿರುವ ಸರ್ಚ್ ಇಂಜಿನ್ ಲೋಗೊ ಅನ್ನು ಮತ್ತೆ ಕ್ಲಿಕ್ ಮಾಡಿ
ಡ್ರಾಪ್ ಡೌನ್ ಬಾಕ್ಸ್ ನಲ್ಲಿರುವ ಮನಗೆ ಸರ್ಚ್ ಎಂಜೈನ್ಸ್ ಅನ್ನು ಆಯ್ಕೆ ಮಾಡಿ
000307 000306 ಇದು ಮನಗೆ ಸರ್ಚ್ ಎಂಜೈನ್ಸ್ ಎಂಬ ಡಯಲಾಗ್ ಬಾಕ್ಸ್ ಅನ್ನು ತೆರೆಯುವುದು
ಸೂಚಿಯಲ್ಲಿರುವ ಕೊನೆಯ ಐಟಮ್ ಮೇಲ್ ಕ್ಲಿಕ್ ಮಾಡಿ
ಬಲಗಡೆ ಇರುವಂತ ಬಟನ್ ಗಳು ಈಗ ಸಕ್ಷಮಗೊಳ್ಳುವುವು
ರಿಮೂವ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ನಾವು ಆರಿಸಿಕೊಂಡಂತಹ ಅಂಶವು ಆ ಪಟ್ಟಿಯಲ್ಲಿ ಕಾಣುವುದಿಲ್ಲ
ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಒಕ್ ಮೇಲೆ ಕ್ಲಿಕ್ ಮಾಡಿ
ಸರ್ಚ್ ಬಾರ್ ಒಳಗಿರುವ ಸರ್ಚ್ ಇಂಜಿನ್ ನ ಲೋಗೋ ಮೇಲೆ ಕ್ಲಿಕ್ ಮಾಡಿ
ಅಲ್ಲಿ ಮನಗೆ ಸರ್ಚ್ ಎಂಜೈನ್ಸ್ ಮೇಲೆ ಕ್ಲಿಕ್ ಮಾಡಿ
ಮನಗೆ ಸರ್ಚ್ ಎಂಜೈನ್ಸ್ ಎಂಬ ಡಯಲಾಗ್ ಬಾಕ್ಸ್ ತೆರೆಯುತ್ತದೆ
ಡಯಲಾಗ್ ಬಾಕ್ಸ್ ನ ಕೊನೆಯಲ್ಲಿ ಗೆಟ್ ಮೋರ್ ಸರ್ಚ್ engines ಎಂಬುವ ಲಿಂಕ್ ಇರುತ್ತದೆ
ಅದರ ಮೇಲೆ ಕ್ಲಿಕ್ ಮಾಡಿ
ಬ್ರೌಸರ್ ನ ಹೊಸ tab ತೆರೆದುಕೊಳ್ಳುವುದು
ಸರ್ಚ್ ಬಾರ್ ನಲ್ಲಿ ನಾವು ಸೇರಿಸಿಕೊಳ್ಳಬಹುದಾದಂತಹ ಅನೇಕ ಸರ್ಚ್ ಇಂಜಿನ್ ಗಳನ್ನು ಅದು ತೋರಿಸುವುದು
ನೀವು ನಿಮಗೆ ಅಗತ್ಯವಿದ್ದಂತೆ ಎಷ್ಟಾದರು ಸರ್ಚ್ ಇಂಜಿನ್ ಗಳನ್ನು ಸೇರಿಸಿಕೊಳ್ಳಬಹುದು
tab ನ ಮೂಲೆಯಲ್ಲಿರುವ x ಅನ್ನು ಒತ್ತುವುದರ ಮೂಲಕ ಈ tab ಅನ್ನು ಕ್ಲೋಸ್ ಮಾಡೋಣ
ಫೈಂಡ್ ಬಾರ್ ನ ಸಹಾಯದಿಂದ ಕಂಟೆಂಟ್ಸ್ ಆರಿಯಾ ಒಳಗಿರುವ ನಿಶ್ಚಿತವಾದ ಟೆಕ್ಸ್ಟ್ ಅನ್ನು ನಾವು ಹುಡುಕಬಹುದು
ಯುಆರ್ಎಲ್ ಬಾರ್ ನಲ್ಲಿ wwwgmailcom ಎಂದು ಟೈಪ್ ಮಾಡಿ ಮತ್ತು Enter ಒತ್ತಿರಿ
ಜಿಮೇಲ್ ಹೋಮ್ ಪುಟವು ಲೋಡ್ ಆದಾಗ ಎಡಿಟ್ ಮೇಲೆ ಮತ್ತು ನಂತರ ಫೈಂಡ್ ಮೇಲೆ ಕ್ಲಿಕ್ ಮಾಡಿ
ಬ್ರೌಸರ್ ವಿಂಡೋ ವಿನ ಕೆಳಭಾಗದಲ್ಲಿFind ಬಾರ್ ಕಾಣಿಸಿಕೊಳ್ಳುವುದು
ಫೈಂಡ್ ಬಾರ್ ನ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಜಿಮೇಲ್ ಎಂದು ಟೈಪ್ ಮಾಡಿ
ನಾವು ಟೈಪ್ ಮಾಡುತ್ತಿದಂತೆ ಕಂಟೆಂಟ್ಸ್ ಆರಿಯಾ ನಲ್ಲಿರುವ ಆ ಟೆಕ್ಸ್ಟ್ ನ ಮೊದಲ ಫಲಿತಾಂಶವು ಹೈಲೈಟ್ ಆಗುತ್ತದೆ
ನೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡಿದಾಗ ಅದು ಆ ಪದದ ಮುಂದಿನ ಫಲಿತಾಂಶಕ್ಕೆ ಹೈಲೆಟ್ ಆಗುತ್ತದೆ
ಪ್ರಿವಿಯಸ್ ನ ಮೇಲೆ ಕ್ಲಿಕ್ ಮಾಡಿದಾಗ ಅದು ಆ ಪದದ ಹಿಂದಿನ ಫಲಿತಾಂಶಕ್ಕೆ ಹೈಲೆಟ್ ಆಗುತ್ತದೆ
ಹೈಲೈಟ್ ಆಲ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ
ನಾವು ಕಂಟೆಂಟ್ಸ್ ಆರಿಯಾ ದಲ್ಲಿ ಹುಡುಕಿದ ಎಲ್ಲಾ ಫಲಿತಾಂಶಗಳೂ ಹೈಲೈಟ್ ಆಗಿರುವುದನ್ನು ನೋಡುತ್ತೇವೆ
ಮೊಜಿಲ್ಲಾ ಫೈರ್ಫಾಕ್ಸ್ ತನ್ನ auto ಕಂಪ್ಲೀಟ್ ಎಂಬ ಫಂಕ್ಷನ್ ನಿಂದ ಯುಆರ್ಎಲ್ ಬಾರ್ ನಲ್ಲಿ ವೆಬ್ ಅಡ್ರಸ್ ಟೈಪ್ ಮಾಡುವುದನ್ನು ಸುಲಭಗೊಳಿಸುತ್ತದೆ
ಅಡ್ರೆಸ್ ಬಾರ್ ನಲ್ಲಿ ನಾವು ಪೂರ್ತಿ ವೆಬ್ ಅಡ್ರಸ್ ಟೈಪ್ ಮಾಡುವ ಅವಶ್ಯಕತೆ ಇರುವುದಿಲ್ಲ
ಇದನ್ನು ಪ್ರಯತ್ನಿಸೋಣ ಅಡ್ರೆಸ್ ಬಾರ್ ನಲ್ಲಿ ಜಿಎಂಎ ಎಂದು ಟೈಪ್ ಮಾಡಿ
ಮೊಜಿಲ್ಲಾ ಫೈರ್ಫಾಕ್ಸ್ ನಾವು ಟೈಪ್ ಮಾಡುತ್ತಿರುವ ಪದವನ್ನು auto ಕಂಪ್ಲೀಟ್ ಮಾಡಲು ಪ್ರಯತ್ನಿಸುವುದನ್ನು ನಾವು ನೋಡುವೆವು
ಅದು ಜಿಎಂಎ ದಿಂದ ಶುರುವಾಗುವ ವೆಬ್ ಸೈಟ್ಸ್ ಗಳ ಡ್ರಾಪ್ ಡೌನ್ ಲಿಸ್ಟ್ ಅನ್ನು ತೋರಿಸುವುದು
ಡ್ರಾಪ್ ಡೌನ್ ಪಟ್ಟಿಯಿಂದ ಜಿಮೇಲ್ ಲಿಂಕ್ ಅನ್ನು ಆರಿಸಿಕೊಳ್ಳಿ
ಕಂಟೆಂಟ್ಸ್ ಆರಿಯಾ ದಲ್ಲಿ ಜಿಮೇಲ್ ವೆಬ್ ಪೇಜ್ ಲೋಡ್ ಆಗುವುದು
ಈ ವೈಶಿಷ್ಟ್ಯ ನಮಗೆ ಇಷ್ಟವಾಗದ ಪಕ್ಷದಲ್ಲಿ ನಾವು ಇದನ್ನು ನಿಲ್ಲಿಸಬಹುದು
ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಪ್ರೆಫರೆನ್ಸಸ್ ಅನ್ನು ಕ್ಲಿಕ್ ಮಾಡಿ
ವಿಂಡೋಸ್ ಬಳಕೆದಾರರು ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಪ್ಷನ್ಸ್ ಅನ್ನು ಕ್ಲಿಕ್ ಮಾಡಿ
ಮೈನ್ ಮೆನು ಟ್ಯಾಬ್ಸ್ ನ ಪಟ್ಟಿಯಿಂದ ಪ್ರೈವಸಿ tab ಅನ್ನು ಆರಿಸಿಕೊಳ್ಳಿ
ಡಯಲಾಗ್ ಬಾಕ್ಸ್ ನ ಅತ್ಯಂತ ಕೆಳಗೆ ವೆನ್ ಯುಸಿಂಗ್ ಲೊಕೇಷನ್ ಬಾರ್ ಸಜೆಸ್ಟ್ ಹೆಸರಿನ ಆಯ್ಕೆ ಇದೆ
ಅದನ್ನು ವಿಸ್ತರಿಸಲು ಡ್ರಾಪ್ ಡೌನ್ ಪಟ್ಟಿಯಲ್ಲಿರುವ ಬಾಣದ ಮೇಲೆ ಕ್ಲಿಕ್ ಮಾಡಿ
ಪಟ್ಟಿಯಿಂದ ನೋಥಿಂಗ್ ಅನ್ನು ಆಯ್ಕೆ ಮಾಡಿ
000559 000502 ಡಯಲಾಗ್ ಬಾಕ್ಸ್ ಮುಚ್ಚಲು ಕ್ಲೋಸ್ ಮೇಲೆ ಒತ್ತಿರಿ
ಅಡ್ರೆಸ್ ಬಾರ್ ಗೆ ಹಿಂತಿರುಗಿ ಮತ್ತು ಜಿಎಂಎ ಎಂದು ಟೈಪ್ ಮಾಡಿ
ಸಲಹೆಗಳು ಬರದಿರುವುದನ್ನು ಗಮನಿಸಿ
ಈಗ ನಾವು ಮೊಜಿಲ್ಲಾ ಫೈರ್ಫಾಕ್ಸ್ ನ ಸರ್ಚಿಂಗ್ ಆಂಡ್ auto ಕಂಪ್ಲೀಟ್ ಫೀಚರ್ಸ್ ಎಂಬ ಈ ಟ್ಯುಟೊರಿಯಲ್ ನ ಕೊನೆಗೆ ತಲುಪಿದೆವು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಸರ್ಚ್ ನ ಬಳಕೆ ಸರ್ಚ್ ಇಂಜಿನ್ ನ ನಿರ್ವಹಣೆ ಫೈಂಡ್ ಬಾರ್ ನ ಬಳಕೆ ಆಟೋ ಕಾಂಪೀಟ್ ಮತ್ತು ಅಡ್ರೆಸ್ ಬಾರ್ ನ ಬಳಕೆ ಇವುಗಳ ಬಗ್ಗೆ ಕಲಿತೆವು
ಈ ಅಭ್ಯಾಸಗಳನ್ನು ಮಾಡಲು ಪ್ರಯತ್ನಿಸಿ
ಸರ್ಚ್ ಬಾರ್ ನಲ್ಲಿರುವ ಸರ್ಚ್ ಇಂಜಿನ್ ನನ್ನು ಯಹೂ ಗೆ ಬದಲಾಯಿಸಿ
ಸ್ಪೋಕನ್ ಟ್ಯೂಟೋರಿಯಲ್ ಅನ್ನು ಹುಡುಕಿ
ಮೊದಲ ಫಲಿತಾಂಶದ ಮೇಲೆ ಕ್ಲಿಕ್ ಮಾಡಿ
ವಿಡಿಯೋ ಎಂಬುವ ಪದ ಪುಟದಲ್ಲಿ ಏಷ್ಟು ಬಾರಿ ಬಂದಿದೆ ಎಂದು ನೋಡಿರಿ
ಈಗ ವೆಬ್ ಪೇಜ್ ನಲ್ಲಿರುವ ವಿಡಿಯೋ ಪದದ ಎಲ್ಲಾ ಫಲಿತಾಂಶವನ್ನು ಹೈಲೈಟ್ ಮಾಡಲು ಹೈಲೈಟ್ ಆಲ್ ಮೇಲೆ ಕ್ಲಿಕ್ ಮಾಡಿ
httpspoken tutorialorgWhat is a Spoken Tutorial ಈ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮ ಬಳಿ ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠವು ದೇಸೀ ಕ್ರ್ಯೂ ಸೊಲ್ಯುಶನ್ಸ್ ನಿಂದ ಅನುವಾದಿಸಲ್ಪಟ್ಟಿದ್ದು ಇದರ ಪ್ರವಾಚಕ ಐಐಟಿ
ಬಾಂಬೆ ಇಂದ ವಾಸುದೇವ
ಧನ್ಯವಾದಗಳು